ಈ ಚಿತ್ರದಲ್ಲಿ ಬಹಳಷ್ಟು ಬಿಲ್ಡಿಂಗ್ಸ್ ಗಳನ್ನ ನೋಡಬಹುದು.

ಆ ಗಿಡಗಳು ನೋಡಲು ಹಸಿರಿನಿಂದ ಕೂಡಿವೆ ಮತ್ತು ಗೇಟ್ ಓಪನ್ ಆಗಿದೆ.

ಮತ್ತು ಅಲ್ಲಿ ತುಕಾ ಮಾಡಲು ಒಂದು ತೂಕದ ಮಿಷೀನ್ ನ್ನ ಇಟ್ಟಿದ್ದಾರೆ.

ಒಬ್ಬ ವ್ಯಕ್ತಿ ಬಾಯಲ್ಲಿ ಒಂದು ಕಡ್ಡಿಯನ್ನ ಇಟ್ಟುಕೊಂಡು ನೋಡುತ್ತಿದ್ದಾನೆ.

ಚಿತ್ರದಲ್ಲಿ ನಾವು ಗುಡ್ಡ ಬೆಟ್ಟಗಳನ್ನ ನೋಡಬ--

ಇವು ಇದು ನೋಡಲು ಬಹಳ ಸುಂದರವಾಗಿ ಕಾಣುತ್ತಿದೆ.

ಮತ್ತು ಅವು ನೋಡಲು ಒಂದೇ ಬಣ್ಣದ ರೀತಿಗಳಲ್ಲಿ ವಸ್ಟು ಕಾಣುತ್ತಿವೆ.

ಈ ಚಿತ್ರದಲ್ಲಿ ಒಂದು ದೇವಿಯ ಉತ್ಸವ ನಡಿತಿದೆ.

ಮುಂದೆ ಕೆಲವೊಂದು ಬೇರೆ ಬೇರೆ ಜಾತಿಯ ಗಿಡಮರಗಳು ಬೆಳೆದಿವೆ.

ಮತ್ತು ಅಲ್ಲಿ ಬಹಳಷ್ಟು ಜನ ಇದ್ದಾರೆ.

ಮತ್ತು ಗಿಡ ಮರಗಳು ಬಹಳ ಸುಂದರವಾಗಿ ಕಾಣುತ್ತಿವೆ.

ಮತ್ತು ಪಾಟ್ ನಲ್ಲಿ ಇಟ್ಟಿರುವಂತಹ ಸಸಿಗಳು ಬಹಳ ಸುಂದರವಾಗಿ ಕಾಣುತ್ತಿವೆ.

ಬೇರೆ ಬೇರೆ ರೂಮ್ಸ್ ಗಳು ಕಾಣುತ್ತಿವೆ.

ಅವು ನೋಡಲು ಬಹಳ ಸುಂದರವಾಗಿ ಇದ್ದಾವೆ.

ಈ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳು ನಡೆದುಕೊಂಡು ಹೋಗುತ್ತಿದ್ದಾರೆ.

ಮತ್ತು ಅಲ್ಲೇ ಲೈಟಿನ್ ಕಂಬಗಳು ಬಹಳಷ್ಟು ಇವೆ.

ಅವುಗಳಿಗೆ ಸಂಬಂಧಪಟ್ಟಂತಹ ಕಾಣಿಗಳಲ್ಲಿ ಅವುಗಳನ್ನು ಜೋಡಣೆ ಮಾಡಿದ್ದಾರೆ.

ಒಬ್ಬ ವ್ಯಕ್ತಿ ಅವನಿಗೆ ಹೆಲ್ಪ್ ಮಾಡುತ್ತಿದ್ದಾನೆ.

ಮತ್ತು ಅಲ್ಲಿ ಒಂದು ಬಹಳಷ್ಟು ರೀತಿಯ ಕಬ್ಬಿಣದ ರಾಡು ಗಳಿಂದ ಕೆಲವೊಂದು ಡೋರ್ಗಳನ್ನು ಮಾಡಿದ್ದಾರೆ.

ಇಲ್ಲಿ ಲೈಟ್ಸ್ ಗಳು ಆನ್ ಆಗಿವೆ.

ಬಟ್ಟೆಯ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ.